ಯಾವುದೇ ಕಾರ್ಯಕ್ರಮವನ್ನು ನಡೆಸಲು ಈ ಚಿತ್ತಿ ಇಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ.

ರೆಡಿ ಮನ್ ಇಲ್ಲಿ ನೋಡಬಹುದು ರೈತರಿಗೆ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಈ ಪೈಪ್ ಗಳು ತುಂಬ ಉಪಯುಕ್ತವಾಗುತ್ತದೆ.

ಮೊವ ವೈಸಾದ ವ್ಯಕ್ತಿಯು ಮೈಕ್ ನಲ್ಲಿ ಮಾತಾಡತಾನೆ ಮತ್ತು ಇನ್ನೊಬರು ತಬಲವನ್ನು ಬಾರ್ಸುತಾರೆ.

ಗ್ಯಾರೇಜ್ ಅನ್ನ ನಾವು ಕಾಣಬಹುದು ಒಬ್ಬ ವ್ಯಕ್ತಿಯು ಕಾರ್ ರಿಪೇರಿ ಮಾಡಿಸಿಕೊಳ್ಳಲು ಈ ಅಂಗಡಿಗೆ ಬರ್ತಾನೆ ಮತ್ತು ಈ ಚಿತ್ರದಲ್ಲಿ --

ಅದರಲ್ಲಿ ಕೆಂಪು ಆಕಾರದ ತಿಂಡಿ ಮತ್ತು ನೀಲಿ ಆಕಾರ ತಿಂಡಿಯನ್ನು ಕಾಣಬಹುದು ಒಂದು ಚಿತ್ರದಲ್ಲಿ ನಾಯಿ ಆಕಾರದ ಮುಸುಡಿಯನ್ನು ನಾವು ಇಲ್ಲಿ ಕಾಣಬಹುದು.

ಡೆ ಅ ಕಬ್ಬಿ ದೊಡ್ಡದಾದ ಕಬ್ಬಿಣದ ಆಕಾರದ ಒಂದು ವಯರ್ ನೆ ಇದು ಕಬ್ಬಿಣದ ನಿರ್ಮಿತವಾಗಿರುವ ಒಂದು ಲೈಟಿ ಕಂಬವನ್ನು ಕಾಣಬಹುದು ಮತ್ತು ವಯರ್ ಅನ್ನು ಇದರಲ್ಲಿ ನೋಡಬಹುದು.

ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಬಿಳಿ ಮತ್ತು ಕರೆಯಲದಾದ ಚೆಕ್ಕ್ಸ್ ಅಂಗಿಯನ್ನು ಧರಿಸಿಕೊಂಡಿರುತ್ತಾನೆ ಮತ್ತು --

ಸುತ್ತಮುತ್ತಲು ಸುಂದರವಾದ ಒಂದು ನಿಸರ್ಗವನ್ನು ಇಲ್ಲಿ ನೋಡಬಹುದು.

ಇದು ಒಂದು ಕಬ್ಬಿಣ ರೀತಿಯ ಮಷೀನ್ ಆಗಿದ್ದು ಇದರಲ್ಲಿ ಮೂವರ ವ್ಯಕ್ತಿಗಳು ಕೆಲಸವನು ಮಾಡಿಕೊಂಡಿ ಮಾಡುತಿರುತ್ತಾರೆ.

ಮತ್ತು ಇನ್ನು ನಾನಾ ರೀತಿಯ ವಸ್ತುಗಳು ಕೆಳಗಡೆ ಸಣ್ಣ ಸಣ್ಣ ಪುಟ್ಟ ವಸ್ತುಗಳು ಕೆಳಗೆ ಬಿದ್ದಿರ್ತಾವೆ.

ಒ ವ್ಯಕ್ತಿ ಡೆಕೋರೇಷನು ಮಾಡುತ್ತಿರುತ್ತಾನೆ ಮತ್ತು ಡೆಕೋರೇಷನು ತುಂಬಾ ಸುಂದರವಾಗಿದೆ ಎಂದು ಹೇಳಬಹುದು.

ಈ ಚಿತ್ರದಲ್ಲಿ ಮೂರು ಕರಿಯದಾದ ಚೇರುಗಳನ್ನು ಕಾಣಬಹುದು ಮತ್ತು ಹಿಂದುಗಡೆ.